ಅದ್ಕೆ ಆದ್ರೆ ಒಳ್ಳೆ experience ಸಿಕ್ತದೆ ಅಲ್ಲಿ ಹೋದಾಗ , ಹೌದಾ ಹಾಗದ್ರೆ ನಾವು ಅಲ್ಲಿಗೆ ಹೋಗುವ ಅಲ್ವ ಗಣೇಶ್.

ಹಾಗಾದ್ರೆ ನೀವ್ ಒಂದು plan ಮಾಡಿ ಹೇಗೆ ಹೋಗುದು ಎಲ್ಲೆಲ್ಲಿ ಯಾವ place ಗೆ first ಹೋಗುದು ಎಲ್ಲಿಗೆ next ಹೋಗೋದು ಅಂತ ಹೇಳಿ.

ನಿಮ್ಮ friends ಅನ್ನುಸ ಕರೀರಿ ನಾನ್ಸ ನನ್ friends ಅನ್ನು ಸ ಕರ್ಕೊಂಡು ಬರ್ತೇನೆ ಎಲ್ಲರೂ ಒಟ್ಟಿಗೆ ಹೋಗ್ವ ಅಲ್ಲ. ಹಾ ನಂದು ಐದು ಜನ ready ಇದ್ದಾರೆ ready ಇದ್ದಾರೆ.

Correct ಉಂಟು ನಿಮ್ದು ready ಮಾಡ್ಕೊಂಡ್ರೆ ಆಯ್ತು. ಹಾ ಆಯ್ತು ಸರಿ ಹಾಗಾದ್ರೆ ನೀವ್ plan ಮಾಡಿ ಇಡಿ. ನಾನ್ ನಿಮ್ಗೆ ಮತ್ತೆ call ಮಾಡ್ತೇನೆ ಆಗ್ಬೋದ.

ನಮಸ್ಕಾರ, ನಾನ್‌ ನಿಮ್ಗ ದೀಪಾವಳಿ ಹಬ್ಬ ಹೆಂಗ ಮಾಡ್ತೀವಿ, ಏನ ಅಂತ ಅಂತ್ಹೇಳಿ, ನಿಮ್ಗ ತಿಳಸಕೊಡಬೇಕ ಅಂತ ಮಾಡೀನಿ ನಾನ್‌ ಇವತ್ತ, ನಮ್ಮ ಮನ್ಯಾಗ ನಾವೆಲ್ಲಾ ಹೆಂಗ celebrate ಮಾಡ್ತೀವಿ. ಅದನ ಆಚರಣೆಗಳು ಯಾವ ಯಾವ ಥರಾ, ಪದ್ಧತಿಗಳು ಹೆಂಗ ಇದಾವ? ಅಂತ ಹೇಳಿ, ಈ ದೀಪಾವಳಿ ಅಂತ ಹೇಳಿ ಯಾಕ ಬಂತ? ಅಂತ ಹೇಳಿ ನಿಮ್ಗ ತಿಳಿಸಕೊಡಬೇಕ ಅಂತ ಅದೀನಿ ಇವತ್ತ. ದೀಪಾವಳಿ ಅಂತ ಅಂದ್ರ ಏನ first ಇಗ, ದೀಪಗಳಿಂದ ಹಚ್ಚಿ ನಾವು ಅದನ ಮನಿ ಒಳಗ ಮನಿ ಹೊರಗಡೆ ಎಲ್ಲಾನು ದೀಪನ ಹಚ್ಚಿ ಅದಕ್ಕ ಎಣ್ಣಿ ಬತ್ತಿ ಹಾಕಿ, ಮನಿಯಲ್ಲಾ ಓಣಿಯಲ್ಲಾ ಹಚ್ಚಿಡ್ತೇವೆ ಅದನ್ನ, ಅಷ್ಟ ಛಂದ ಮಾಡ್ತೇವಿ. ಅದಕ್ಕ ದೀಪಾವಳಿ ಅಂತಾರ. ಇದ ಯಾಕ ದೀಪಾವಳಿ ಅಂತ ಹೇಳಿ ಬಂತ ಅಂದ್ರ, ಮೊದಲಿಗೆ ರಾಮ ವನವಾಸಕ್ಕ ಹೋಗಿತಾ೯ನ, ಹೋದಾಗ ಅವ್ರ ವನವಾಸದೊಳಗ ಸೀತೆ ಅಪಹರಣ ಆದಾಗ, ರಾವಣನಿಂದ ಅಕಿನ್ನ ಬಿಡಿಸಕೊಂಡ ಬತಾ೯ನಲ್ಲ, ಬಿಡಿಸಕೊಂಡ ಬಂದಾಗ. ವನವಾಸನ ಮುಗಿಸಕೊಂಡ ಹದನಾಲ್ಕ ವಷ೯ ಬತಾ೯ನಲ್ಲಾ, ಆ ಖುಷಿಗೆ ಎಲ್ಲಾರು ಆ ಇವಾಗ ಎಲ್ಲಾ ಸಂಕಷ್ಟಗಳು ಹೋದು ನಮಗ ವಿಘ್ನ ವಿನಾಶಕ ನಮಗ ಒಳ್ಳೆದನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು, ಅವಾಗಿಂದನ ಇದನ್ನ ಅಕ್ಟೋಬರ್‌ ತಿಂಗಳದೊಳಗ ಬತೇ೯ತಿ. ದೀಪಾವಳನ ಅವಾಗ್‌ ಸ ನಾವು ಖುಷಿ ಖುಷಿಯಾಗಿ ಆಚರಣೆ ಮಾಡ್ತೀವಿ, ಹೆಂಗಪ್ಪಾ ನಾವು ನಮ್ಮ ಮನ್ಯಾಗ ಆಚರಣೆ ಮಾಡುದ ಅಂತ ಅಂದ್ರ. ನಮ್ಮ ಉತ್ತ ಉತ್ತರ ಕನಾ೯ಟಕದ ಪದ್ಧತಿ ಅಂತ ಅಂದ್ರ, first ಗೆ ನಾವ ಹಬ್ಬಾ ಮೂರ ದಿನಾ ಅಂತ ಹೇಳಿ ಮಾಡತೇವ ರೀ, ಮೂರ ದಿನಾ ಹೆಂಗ ಅಂತ ಅಂದ್ರ ಅಮಾಸೆ ಪೂಜೆ, ಪಾಡ್ಯೆ ಪೂಜೆ ಅಂತ ಹೇಳಿ ಕರಿ ಅಂತ್ಹೇಳಿ ಮೂರ ದಿನಾ. ಇದರೊಳಗೆ ಮೊದ್ಲೇಗೆ ಮಾಡೋದ ದೀಪಾವಳಿ ಪೂಜೀ, ಅಮಾಸ್ಯ ಲಕ್ಷ್ಮೀಪೂಜೆ ಅಂತ ಹೇಳಿ ಮಾಡೋದ, ಹೆಂಗ ಅಂದ್ರ first . ಇಗ ನಾವೆಲ್ಲಾನು ಸಾಮಾನು ದೇವ್ರೀಗೆ ಸಾಮಾನುಗಳು ತಗೋಂಬತಿ೯ವಿ, ಹಿಂದಿನ ದಿನಾನ ಹೋಗಿ ಉಡಿ ಸಾಮಾನ ಅಂತ ಹೇಳಿ ದೇವಿಗ ಉಡಸಾಕ ಸೀರೆ, ಆಮೇಲೆ ದೇವಿ ಮೂತಿ೯ ದೇವಿಗ ಹಾಕಾಕ ಆಭರಣಗಳನ್ನ ಎಲ್ಲಾ ತಗೊಂಡ ಬಂದ ಬೆಳಗ್ಗೆ ಎದ್ದ ದಿನಾ. ಅಮವಾಸ್ಯ ದಿನಾನ ಬೆಳಗ್ಗೆ ಅಂಗಳಕ್ಕೆಲ್ಲಾ ರಂಗೋಲಿ ಹಾಕಿ, ನೀರ ಹೊಡದ, ತೋರಣ ಎಲ್ಲಾ ಕಟ್ಟಿ, ಬಾಳೆಎಲೆ ತಗೊಂಬತೇ೯ವಿ ನಮ್ಮಲ್ಲಿ ನಾವೆಲ್ಲಾ, ಬಾಳೆ ಎಲೆನ ಕಟ್ಟತೇವಿ ದೇವ್ರಮುಂದ ಆಮೇಲೆ, ಹೊರಗಡೆಗೆಲ್ಲಾ ಹೂವಿನ ತೋರಣ ಚೆಂಡ ಹೂವಿಂದ ಹಾಕ್ತೇವಿ. ಹಾಕಿ ಆಮೇಲೆ ಏನ್‌ ಮಾಡತೀವಿ ಒಳಗ್‌ ದೇವ್ರಿಗೆಲ್ಲಾ ಅಲಂಕಾರ ಮಾಡ್ತೇವಿ, ಅಲಂಕಾರ ಹೆಂಗ ಮಾಡ್ತೇವಿ ಅಂತ ಅಂದ್ರ ನಮ್ಮ ಕಡೆ ಪದ್ಧತಿಲ, ಸಣ್ಣ ತಂಬಗಿನ ತಗೊಂತೀವಿ ತಂಬಗಿ ಒಳಗ ನೀರ ಹಾಕಿ ಅದರ ಮೇಲೆ ಚರಗಿ ಇಡ್ತೇವಿ. ಚರಗಿ ಅಂತ ಅಂದ್ರ ಆ ಇದು ತೆಂಗಿನಕಾಯಿ ಅಂತೆವಲ್ಲಾ ಅದನ್ನ, ಆ ತೆಂಗಿನಕಾಯಿಗ ನಾವ್‌ ದೇವಿನ ಮೂತಿ೯ನ ಹಾಕತೀವಿ, ಹಾಕಿ ದೇವಿ ಮೂತಿ೯ಗೆ ಅದಕ್ಕ ready ಮಾಡ್ತೇವಿ. ನಾವ್‌ ಹೆಂಗ ಹೆಣ್ಣಮಕ್ಕಳ ನೋಡ್ರಿ ready ಯಾಗಬೇಕಂದ್ರ ಕಾಡಗಿ ಎಲ್ಲಾ ಹೆಂಗ ಇಟ್ಕೊಂತಿವಲ್ಲಾ ಹಂಗ, ದೇವಿಗೂ ಕಾ ಹುಬ್ಬಿಗ ಕಾಡಗಿ ಹಚ್ಚತೇವ, ಕಣ್ಣಿಗ ಹಚ್ಚತೇವಿ, ಆಮೇಲೆ ದೇವಿಗ ಬೊಟ್ಟ ಅಂತ ಇಡ್ತೇವಿ. ಬೊಟ್ಟ ಇಟ್ಟ, ಮತ್ತ ಆಮೇಲೆ ನಾವು ಎಲ್ಲಾ ಬಂಗಾರ ಏನ್ ಸಾಮಾನ ತಗೊಂಡಿತೇ೯ವಲ್ಲಾ ಅವೆಲ್ಲಾ ಸಾಮಾನುಗಳ್ನು ದೇವಿಗ ಅಲಂಕಾರ ready ಮಾಡಿ ದೇವಿಗ ಹಾಕ್ತೇವಿ. ಆಮೇಲೆ ದೇವಿಗ್‌ ಸೀರೆ ಉಡಸ್ತೇವಿ, ಸೀರೆ ಹೆಂಗಪ್ಪಾ ಅಂದ್ರ ನಾವು ಕೆಲವೊಂದ ಕಡೆಗೆ ಏನ್‌ ಮಾಡ್ತಾರಾ ಹಂಗ ಅದನ್ನ ಮಡಚಿ ಇಟ್ಟಬಿಡ್ತಾರ, ಇನ್ನು ಕೆಲವೊಂದ ಕಡೆ ಹೆಂಗ ಮಾಡ್ತಾರ ಅಂದ್ರ ಸೀರೆ ಉಡಸ್ತಾರ. ದೇವಿಗ ನಾವ್‌ ಹೆಂಗ ಉಟ್ಕೊತೀವಿ, ಹಂಗ ನಾವ ಮನ್ಯಾಗೆಲ್ಲಾ ಹೆಂಗ ಉಡಸ್ತೇವಿ ಅಂದ್ರ ದೇವಿಗೆ ನಾವ ಹೆಂಗ ಉಟಕೊತಿವಲ್ಲಾ ಅದ ಥರಾನ ದೇವಿಗ ಹಾಕಿ, ಸೆರಗೆಲ್ಲಾ ಹಾಕಿ. ಅದಕ್ಕ ನಾವು ತಂದಿರೊವಂಥ ಬಂಗಾರಗಳು ಏನ್‌ ಇಟಗೊಂಡಿತೇ೯ವಲ್ಲಾ ಎಲ್ಲಾ ಬಂಗಾರಗಳನ್ನೆರಸತೇವಿ, ಮೂಗ್ಬಟ್ಟ ಅಂತ ಹೇಳಿ ದೇವಿಗ ಹಾಕ್ತೇವಿ, ಬಾಜುಬಂದಿ ಅಂತ ಹೇಳಿ ಹಾಕ್ತೇವಿ ಆಮೇಲೆ ಅದ ದೇವಿಗೆ ಹಣೆಬೊಟ್ಟು ಅಂತ ಹೇಳಿ ಇಡತೇವಿ. ಆಮೇಲೆ ಬೇತಾಲಮಣಿ ಅಂತೆಲ್ಲಾ ಹಾಕತೇವಿ, ಮತ್ತ ನಾವ್‌ ಅಷ್ಟು ವಷ೯ಗಳಿಂದ ಕೂಡಿಟ್ಕೊಂಡ್ ಬಂದಿತೇ೯ವಲ್ಲಾ ರೊಕ್ಕಾನ ದೇವ್ರಮುಂದ ಒಂದೊಂದ್ ತಟ್ಟೆಯೊಳಗ ಹಾಕಿ ಇಡತೇವಿ, ಇಟ್ಟ ಆಮೇಲೆ ಪೂಜೆ ಮಾಡ್ತೇವಿ. ಪೂಜೆ ಮಾಡಿ ಮುತ್ತೈದೆಯರನ್ನ ಕರಿತೇವಿ ಮನೆಗೆ, ಒಂದಹೊತ್ತ ಅಂತ ಹೇಳಿ ನಮ್ಮ ಕಡೆಗೆ ಇಡ್ತೇವ್ರಿ, ಹೆಂಗ್ರಿ ಅಂದ್ರ ಅವತ್ ಅಮವಾಸೆ ದಿನಾ ಪೂಜೆ ಮಾಡಿ ಒ~ ಒಂದ ಐದ ಜನಾ ಮದವೆ ಆಗಿತಾ೯ರಲ್ಲಾ, ಅವ್ರಿಗೆ ಕರೆದು ಊಟ ಹಾಕ್ತೇವಿ. ಒಂದ ಹೊತ್ತ ಅಷ್ಟ ಊಟ ಮಾಡ್ತಾರ ಅದನ್ನ, ಮತ್ತ ಮಿಕ್ಕಿದ ಎರಡ ಹೊತ್ತ ಊಟ ಮಾಡೆಂಗಿಲ್ಲಾ, ಇದಕ್ಕ ಒಂದ ಹೊತ್ತ ಅಂತ ಹೇಳಿ ಕರಿತಾರ ನಮ್ಮ ಕಡೆಗೆ, ಇದಾದ ಮೇಲೆ ಮತ್ತೇನ ಮಾಡ್ತಾರ ಅಂತ ಅಂದ್ರ, ಅವತ್ತೆಲ್ಲಾ ready ಮಾಡಿ ಆದ ಮೇಲೆ ದೇವರಿಗೆ ಎಡಿ ಮಾಡಿ. ದೇವ್ರಗೆ ಎಡಿ ಅಂತ ಅಂದ್ರ ಏನ ಹೋಳಗೆ, ಸಂಡಗಿ, ಹಪ್ಪಳ ಇದ ಕೊಸಂಬರಿ, ಬದನೆಕಾಯಿ ನಮ್ಮ ಕಡೆ ಭಾಳ special ಅಂದ್ರ ಬದನೆಕಾಯಿ, ಇದನ್ನೆಲ್ಲಾ ಮಾಡಿ ದೇವ್ರೀಗೆ ಎಡಿ ಹಿಡಿದ ಮಂಗಳಾರತಿ ಮಾಡ್ತೇವಿ. ಮಂಗಳಾರತಿ ಮಾಡಿ ಅದಾದ ಮೇಲೆ ಅವತ್ತ full ಹೊಸ ಹಬ್ಬಾ ಅಲ್ಲಾ ದೊಡ್ಡದಾಗಿ ಅಂತಾ ಹೇಳ್ಬಿಟ್ಟು, ಪಟಾಕಿ ಎಲ್ಲಾ ತಗೊಂಡ ಬತೇ೯ವಿ. ಹೊಸ ಬಟ್ಟೆ ಹಾಕೊಂಡ. ಮತ್ ಸಾಯಂಕಾಲ ಬಂದಕುಳೇನೇ ಮುತೈದೆಯರಿಗ ಉಡಿ ತುಂಬಾಕ ಅಂತ ಕರಿತೇವಿ ನಾವ್ ನಮ್ಮಲ್ಲಿ, ಕರದ್ ಉಡಿ ತುಂಬತೇವಿ ಉಡಿ ಎ~ ಏನ್‌ ಎಲಿ, ಅಡಕಿ, ಬಾಳೆಹಣ್ಣ ಒಂದಿಷ್ಟ ಅಕ್ಕಿಕಾಳ ಅಂತ ಹೇಳಿ ಹಾಕಿ, ಅವ್ರೀಗೆ ಉಡಿ ಕೊಟ್ಟು ದಕ್ಷಿಣೆ ಅಂತ ಹೇಳಿ ಕೊಟ್ಟು. ಅವರಿಗೆ ಕಾಲ ನಮಸ್ಕಾರ ಮಾಡಿ ಕಳಸ್ತೇವಿ, ಕಳಸಿ ಆದ ಮೇಲೆ ಮನ್ಯಾನ್ನವರೆಲ್ಲಾನು ಗೊತ್ತಲ್ಲಾ ಹಬ್ಬಾ ಅಂದ ಮೇಲೆ ಏನ್ photo ಗೀಟೊ selfie ಅಂತ ತಗೊಳುದ, ಹಿಂಗ ಎಲ್ಲಾ ತಗೊಂಡ ಆದ ಮೇಲೆ ಪಟಾಕಿ ಹಾರಸತೇವಿ. ಮನಿಯವರೆಲ್ಲಾರೂ ಖುಷಿ ಖುಷಿಯಿಂದ, ಹೇಳಬೇಕಂದರ ಶಬ್ಧಮಾಲಿನ್ಯ ಅಂತೇಳಿ ಮಾಡ್ಬಾರದು ಅಂತ ಹೇಳಿ ಇರೋದ. ಆದ್ರು ಕೂಡಾ ನಮ್ಮ ಹಬ್ಬಾ ಅಲ್ಲಾ ನಾವ ಬಿಡಂಗಿಲ್ಲ, ಎಷ್ಟ ಮಾಡಿದರನು ಖುಷಿಯಿಂದ ಇರುದನ ಪಟಾಕ್ಷಿ ಹಾರಸಿದಾಗ ಅದ ನಮ್ಗ ಅದ ಒಂದ ಕೊನೆ ಹಂತ ಕೊಟ್ಟಂಗ ಅಂತ ಹೇಳಿ, so ಅದಕ್ಕೊಸ್ಗರ ಮನೆ ಮಂದಿ ಎಲ್ಲಾರೂ ಪಟಾಕಿ ತಗೊಂಡ ಬಂದ ಪಟಾಕ್ಷಿ ಹಚ್ಚುದ. ಸುರಸುರಬತ್ತಿ ಅಂತ ಹೇಳಿ ಇವನ್ನೆಲ್ಲಾ ನಾವ್‌ ಹಚ್ಚಿ ಹೊರಗ ಖುಷಿ ಖುಷಿಯಿಂದ celebrate ಮಾಡಿ ಅವತ್ತಿನ್‌ ದಿನಾನ ಮುಗಸಕೊಂತೀವಿ, ಇದ ನಮ್ಮ ದೀಪಾವಳಿ ಇಷ್ಟ ಖುಷಿಯಿಂದ ನಾವ ಹಿಂಗೆಲ್ಲಾ ಆಚರಿಸಿದ್ರ ನಮಗ್‌ ಖುಷಿಯಾಗತೇತಿ.

ಹಾ ಹೌದು, ಹೌದು ಹೇಳಿ ಡೈನ ಅವ್ರೆ. ಹ ಹೇಗಿದ್ದೀರ ಮತ್ತೆ? ಹಾ ಪರವಾಗಿಲ್ಲ, ಮಾಮೂಲಿ.

ಮತ್ತೆ ಅಗೋಯ್ತು ಎಲ್ಲಿ ಆದ್ರೂ ಹೋದ್ರಾ, ರಜಾದಲ್ಲಿ? ರಜಾದಲ್ಲಿ function ಅದು ಇದು ಎಲ್ಲಾ ಇತ್ತು ಹಾಗೆ, ತುಂಬಾ ತುಂಬಾ ದೂರೆಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ನಮ್ದೇ ಹೀಗೆ family ಒಳಗೆ ಹೀಗೆ ಹೊದ್ದು ಅಷ್ಟೇ.

ಹೋದ್ರಾ ಎಲ್ಲಾದ್ರೂ? ಇದ್ರೆ ಇಲ್ಲ ಇವಾಗ ಈ ಸರ್ತಿ ಮೈಸೂರ್ ಗೆ ಹೋಗಿದ್ವಿ, ನಾನ್ ಬೆಂಗಳೂರು ಅಲ್ಲಿ ಇದ್ದೀನಿ, ಇಲ್ಲಿಂದ ಹತ್ರ ಆಗುತ್ ಅಲಾ ಒಂಚೂರು ಒಂದು ಒಂದ್ ಗಂಟೆ .

ಹಾಗೆ ಒಂದ್ ಸ್ವಲ್ಪ ಹೋಗಿ ಮಕ್ಕಳ್ನೆಲ್ಲ ಸುತ್ತಾಡಿಸ್ಕೊಂಡ್ ಬಂದ್ವಿ. ಅದೇ ಅದೇ, ಮತ್ತೆ ರಾಜಾ ಇತ್ತು ಒಳ್ಳೇದು. ಹೌದು ಹೌದು ಹೌದು, ಅದಿಲ್ಲ ಅಂದ್ರೆ ಮನೇಲಿ ಕುತ್ಕೊಂಡ್ ಈವಾಗ ಎರಡ್ ವರ್ಷದಿಂದ ಕೊರೊನ ಬಂದು ಎಲ್ಲೂ ಹೋಗೋಕೂನು ಆಗಿಲ್ಲ. ಹೌದು ಹಾ ಹೊರಗಿನ ಪ್ರಪಂಚವೇ ಗೊತ್ತಿಲ್ಲ ಹಾಗಿದೆ ಎಲ್ರಿಗು. ಅದೇ ಅದೇ, ಒಂದ್ ಸ್ವಲ್ಪ ಈವಾಗ ಒಂದ್ ಮೈಸೂರ್ ಎಲ್ಲೊ ಹೋಗ್ ಬಂದ್ರೆ, ಮಕ್ಲಿಗೊಂದ್ ಬಿಡುತ್ತೆ ಅಂತ ಹೋದ್ವಿ. ಅದೇ ಅದೇ ಯಾವುದ್ರಲ್ಲಿ ಹೋದ್ರಿ train ಆ bus ಆ? ನಾವ್ Train, train train ಅಲ್ಲಿ ಅರಾಮ್ ಆಗುತ್ತೆ ಆಲ್ವಾ, ಮಕ್ಳನ್ನೆಲ್ಲ ಹಿಡ್ಕೊಂಡ್ train ಅಲ್ಲೇನೇ ಆರಾಮ. ಹೌದು, bus ಅಲ್ಲಿ ಆದ್ರೆ ಕಷ್ಟ.

ಹೌದು, ಈವಾಗ ಬೆಂಗಳೂರಿಂದ ಮೈಸೂರಿಗೆ ಒಂದ್ ಗಂಟೆ ಅಲ್ಲೇ fast trains ಎಲ್ಲಾ ಇದೆ.

ಹಾಗೆ ಅಷ್ಟೊಂದು ಇದು ಬರೋದಕ್ಕೆ ಅಂತ ಈ ಈ ಸಮಯಾನು ಹಾಳ್ ಆಗಲ್ಲ. ಹೌದ್ ಹೌದು, ಖಂಡಿತ ಹೌದು.

ಈಗ ಎಲ್ಲಾ ಈಗ train ಅಲ್ಲೂ ತುಂಬಾ development ಆಗ್ತಾ ಉಂಟು bus speed ಎಲ್ಲಾ ಮೊದ್ಲಿನ ಹಾಗೆ ಏನು ಇಲ್ಲ ಈಗ ಎಲ್ಲಾ ಹೋಗ್ತದೆ .

ಅದೇ ಇನ್ ಈ book book ನ್ನು ticket book ಗೆಲ್ಲಾ ಈಗ ಮೂರ್ ತಿಂಗ್ಳು ಮೊದ್ಲೆನೇ ಮಾಡ್~ ಮಾಡ್ತಿರ್ಬೋದು ನಮ್ಗೆ.

ಅಂದ್ರೆ ticket ಸಿಕ್ಕಿಲ್ಲಾ ಮೊದ್ಲೇನೆ plan ಇದ್ದೆ. ಹೌದ್ ಹೌದ್ ಹೌದ್, ಅದೇ ಮೊದ್ಲೇ plan ಮಾಡಿದ್ರೆ ಆಗ್ತದೆ ಇಲ್ಲಾದ್ರೆ ಭಾರೀ ಕಷ್ಟ ಮಾತ್ರ ಈಗ ಮಾಡಿ ಎಲ್ಲಾ ಆಗೋದೇ ಇಲ್ಲ. ಆಗೋಲ್ಲ ಆಗೋಲ್ಲ ಸಿಗೋಲ್ಲ ಮಾತ್ರ ಒಂದು age ಆದವರಿಗೆ ಒಂದ್ emergency ಇದ್ರೆ ಈವಾಗ ನಾಳೆ ಹೋಗುವಾಗ ಈವತ್ತು ಇವತ್ತು ಬೆಳಿಗ್ಗೆ ticket ತೆಗಿಬೋದು ಅದು ಒಂದ್ ಸಲ guarantee ಇರಲ್ಲ.

ಏನೋ emergency ಅಂತ ಸಿಗುತ್ತೆ.

ಅಲ್ ಮತ್ತೆ ನಾವು ಏನೋ ಈವಾಗ ರಾಜಾ ಎಲ್ಲ ನಮ್ಗ್ ಈವಾಗ ದಸರಾ, Christmas ಎಲ ಮೊದ್ಲೇ ಗೊತ್ ಇರುತ್ತೆ ಅಲ್ವಾ.

ಇದ್ ಮಾಡಿ ಇಡ್ಬೇಕು, plan ಮಾಡಿ ಎಲ್ಲರೂ ತೆಗ್ದ್ ಇಟ್ರೆ ticket ಅರಾಮ್ ದಲ್ಲಿ ಹೋಗ್ ಬರ್ಬೋದು ಮತ್ತೆ. ಹೌದು ಹೌದು, ಅದೇ ಮೊದ್ಲೇ ಸರಿ plan ಮಾಡಿದ್ರೆ ಆಗ್ತದೆ ಅವರು ನಾವ್ ಒಂದ್ ಸರ್ತಿ ಹಾಗೆ ಕೊಯಂಬತ್ತೂರ್ಗೆ ಎಲ್ಲ ಹೋಗಿದ್ವಿ ಅಲ್ಲಿ ಹೋಗಿ ನಮಗೆ last ಗೆ ಅಲ್ಲಿಂದ decision ಮಾಡಿದ್ವಿ ಇದ್ ಸಹ ಹೋಗುವ ಗೋವಾ ಹೋಗುವಂತಾ.

ಹಾಗಾರೆ ಅಲ್ಲಿಂದ sudden ಮತ್ತೆ ಸಿಗ್ಲಿಲ್ಲ ಅಂದ್ರೆ ಅದು ಸಿಗುದಿಲ್ಲ ಅಲಾ, booking ಮೊದ್ಲೇ ಮಾಡಿರ್ಬೇಕು.

ಇನ್ ಈವಾಗ ಕೊ ಕೊ~ ಕೊರೊನ time ಅಲ್ಲಿ ticket ಸಿಗ್ತಾ ಇರ್ಲಿಲ್ಲ, ಬೆಂಕಂದ್ರೆ. ಹಾ ಹೌದ್ ಹೌದು ಅದೇ ಆ time ಅಲ್ಲಿ ತುಂಬಾ ಈದ್ ಆಗಿದೆ. ಅ ಇನ್ ಇವಾಗಂತೂ ಮಂಗಳೂರು ಬೆಂಗಳೂರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ train, day train ಅಲ್ಲೂ ಹೋದ್ರೂನು ಎಲ್ಲಾ ಊಟ, ತಿಂಡಿ ಎಲ್ಲ ಸಿಕ್ಬಿಡುತ್ತೆ.

ಮುಗಿಯೋದೇ ಇರ್ಲಿಲ್ಲ starting ಮಾಡಿದ್ದಾರೆ train ಏನು ನಾವೇನೇ ತಗೊಂಡ್ ಹೋಗ್ಬೇಕ್ ಇತ್ತು lunch box ಎಲ್ಲ ಮಧ್ಯಾಹ್ನ ಬೆಳ್ಳಿಗ್ಗೆ ಕುತ್ಕೊಂಡ್ರೆ ಸಾಯಿಂಕಾಲವರೆಗೆ ಆಗ್ತಾ ಇತ್ತು.

ಅದ್ ಏನ್ ಉಟಾಯೆಲ್ಲ ಸಿಗ್ತಾ ಇರ್ಲಿಲ್ಲ, ಮೊದ್ಲೆಲ್ಲಾ ಹೋದೋರು ಪಾಪ ಸಿಕ್ಕಾಕಿಬಿಟ್ಟಿದಾರೆ.

ಇವ್ರ್ ಚೆನ್ನಾಗಿದೆ train ಅಲ್ಲಿ ಎಲ್ಲಾ . ಅದೇ ಅದೇ ಹೌದು, ಅದೇ, ಹಾ ಮೊದ್ಲಿಗಿಂತ ಈಗ ಎಷ್ಟೋ develop ಆಗ್ತಾ ಉಂಟ್ ಅಲಾ. ಅದ್ ಅದೇ, ಇನ್ ಮಂಗಳೂರಿನಿಂದ ಗೋವಾಯೆಲ್ಲ ಹತ್ರ ಆಗುತ್ತಲ್ವಾ four five ನಾಲ್ಕ್ ಐದು ಗಂಟೆ journey .

ಎಲ್ಲ family, friends ಎಲ್ಲಾ ಇದ್ರೆ ಒಂದ್ ಹತ್ ಹದಿನೈದು ಜನ ಇದ್ರೆ ಹೋದ್ರಂತೂ ಚೆನ್ನಾಗಿರುತ್ತೆ. ಹಾ, ಹೌದ್ ಅದೇ train ಅಲ್ಲಿ ಹೋಗೂದಾದ್ರೆ ಸಲ್ಪ ಜನ ಬೇಕು. ಗೋವಾ ಹೋಗೂದಾದ್ರೆ.

ಸರಿ, ಸರಿ ನಾನು ಇನ್ನೊಂದ್ ಸರ್ತಿ ಮಾಡ್ತೀನಿ ನಿಮ್ಗೆ call .

ದೀಪಾವಳಿ ಹಬ್ಬದ ಬಗ್ಗೆ ನಾನು ಮಕ್ಕಳಿಗೆ ಹೇಳಲು ಇಚ್ಚಿಸುತ್ತೇನೆ. ದೀಪಾವಳಿ ಹಬ್ಬ ನಮ್ಮ ರಾಜ್ಯಗಳಲ್ಲಿ ಎಲ್ಲಲ್~ ಎಲ್ಲರು ಎಲ್ಲಾ ಕಡೆಗಳಲ್ಲಿ ಆಚರಿಸುತ್ತಾರೆ ದೀಪಾವಳಿ ಹಬ್ಬವೆಂದ್ರೆ. ದೀಪಗಳ ಹಬ್ಬ ಎಲ್ಲರಿಗು ಗೊತ್ತಿರುವ ವಿಚಾರವೆ. ಮತ್ತೆ ಅದು ರಾಮ ವನವಾಸ ಮುಗಿಸಿ ಅಯೋದ್ಯೆಗೆ ಬಂದ ದಿನವನ್ನು ದೀಪಾವಳಿ ಎಂದು ಆಚರಿಸುತ್ತಾರೆ.

ಜನರು ಈ ದಿನ ದೀಪಗಳನ್ನು ಹಚ್ಚಿ ಮನೆಯ ಮುಂದೆ ರಂಗೋಲಿಯಿಂದ ಅಲಂಕರಿಸುತ್ತಾರೆ. ಮತ್ತೆ ದೀಪಾವಳಿ ಅಂದರೆ ಸಿಹಿ ತಿಂಡಿಗಳನ್ನು ಹಂಚಿ ಎಲ್ಲರು ಖುಷಿಯಿಂದ ಆಚರಿಸುವ ಹಬ್ಬ. ದೀಪಾವಳಿಯಂದು ಮನೆಯ ಮಕ್ಕಳು ಹಿರಿಯರು ಮತ್ತೆ ಬಂಧು ಬಾಂದವರೆಲ್ಲಾ ಒಟ್ಟಾಗಿ ಸೇರಿಸಿ ಸೇರಿಕೊಂಡು ಆಚರಿಸುವ ಹಬ್ಬವಾಗಿರುತ್ತದೆ. ಮತ್ತೆ ದೀಪಾವಳಿಯಂದು ಮಕ್ಕಳು ಬೇಗನೆ ಎದ್ದು ಬೆಳಿಗ್ಗೆ ಮತ್ತೆ ಹಿರಿಯರು ಕೂಡ ಆ ಬಿಸಿ ನೀರು ಹಂಡೆಯಲ್ಲಿ ಬಿಸಿ ನೀರನ್ನು ಕಾಯಿಸಿ ಅದಕ್ಕೆ ಏ ಹಣವನ್ನೆಲ್ಲ ಹಾಕಿ ಪೂಜಿಸಿ. ಮತ್ತೆ ಎಣ್ಣೆ ಎಣ್ಣೆಗಳನೆಲ್ಲಾ ಎಣ್ಣೆ ಮೈಗೆ ಹಚ್ಚಿ ಅದು ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಸ್ನಾನವನ್ನು ಮಾಡುತ್ತಾರೆ. ಎಲ್ಲರಿಗು ಆ ಸ್ಥಾನದಿಂದ ಎಲ್ಲರಿಗು ಮನೊ ಉಲ್ಲಾಸ ಸುರು ಆ ಆಗುತ್ತದೆ ಮತ್ತೆ ಹೊಸ ಹೊಸ ಬಟ್ಟೆಗಳನ್ನು ಧರಿಸಿ ಧರಿಸುತ್ತಾರೆ. ಮತ್ತೆ ಮನೆಯಲ್ಲಿ ತುಳಸಿ ಕಟ್ಟೆಯತ್ರ ಮೊದ್ಲು ದೀಪವನ್ನ ಹಚ್ಚಿ ಈ ಸುಮಂಗಲಿಯರೆಲ್ಲ ರೇಷ್ಮೆ ಸೀರೆಗಳನ್ನು ಉಟ್ಟು ಮಣ್ಣಿನಾ ಆ ಹಣತೆಯಿಂದ ಮೊದ್ಲು ದೀಪವನ್ನು ಹಚ್ಚುತ್ತಾರೆ ಮತ್ತೆ ಮನೆಯ ಆ ಸುತ್ತಮುತ್ತಲು ದೀಪಗಳನ್ನು ಹಚ್ಚಿ ಸಂಭ್ರಮಿಸುತ್ತಾರೆ, ಪಟಾಕಿಗಳನ್ನು ಹಚ್ಚಿ ಸಂಭ್ರಮಿಸುತ್ತಾರೆ. ಮತ್ತೆ ದೀಪಾ ದೀಪಾವಳಿಯಂದು ಬಲಿಂದ್ರ ಪೂಜೆ ಮಾಡುತ್ತಾರೆ ಬಲಿಂದ್ರ ಪೂಜೆ ಅ ದಿವಸ ಮಾತ್ರ ಒಂದು ದಿವಸ ಬಲಿಂದ್ರ ಪೂಜೆ ಮಾಡುದು. ಮತ್ತೆ ದೀಪಾವಳಿಯಂದು ಲಕ್ಷೀ ಪೂಜೆ ಮತ್ತೆ ಗಣೇಶನ ಪೂಜೆಯನ್ನು ಮಾಡುತ್ತಾರೆ ಅದಕ್ಕೆ ತುಂಬ ಪ್ರಾಮುಖ್ಯ. ಲಕ್ಷೀ ಪೂಜೆ ಮಾಡುದಂದ್ರೆ ದೀಪಾವಳಿಯಂದು ತುಂಬ ಪ್ರಾಮುಖ್ಯ. ಮತ್ತೇ ದೀಪಾವಳಿಯನ್ನು ದೀಪಾವಳಿ ಅಂದ್ರೆ ಒಂದು ದಿವಸ ಆಚರಿಸುವ ಹಬ್ಬ ಅಲ್ಲ ಅದು ನಾಕೈದು ದಿವಸ ಒಂದು ವಾರದಿಂದ ಆ ಒ~ ಒಂದು ತಿಂಗಳ ತನಕಸ ಆಚರಿಸುತ್ತಾರೆ ದೀಪಾವಳಿಯಂದು ಗೋ ಪೂಜೆ. ಗೋಗಳನೆಲ್ಲಾ ತೊಳ್ದು ಗೋವ್ಗಳ ಗೋಗಳಿಗೆಲ್ಲಾ ಅಲಂಕರಿಸಿ ಹೂವಿನ ಮಾಲೆಯನ್ನೆಲ್ಲಾ ಹಾಕಿ ಅದಕ್ಕೆ ಆರತಿಯನ್ನು ಎತ್ತಿ ಅದಕ್ಕೆಸ ಬೇಕಾದ ಒಂದು ಸಿಹಿ ತಿಂಡಿಗಳನ್ನು ಮಾಡಿ ಕೊಡು ಆ ತಿನ್ನಿಸುತ್ತಾರೆ. ಗೋವ್ಗಳಿಗೊಂದು ಸಂಭ್ರಮದ ದಿವಸ ದೀಪಾವಳಿ ಅಂದ್ರೆ. ಮತ್ತೆ ದೀಪಾವಳಿ ಹಬ್ಬದಂದು ಎಲ್ಲಾ ಎಲ್ಲರಿಗು ರಜೆ ಇರುದರಿಂದ ಎಲ್ಲ ಕೆಲಸಕ್ಕೆ ಹೋಗುವವರಿಗೆ ಮತ್ತೆ ಆ. ಮನೆಯಲ್ಲಿ ಎಲ್ಲ ಎಲ್ಲರಿಗು ರಜೆ ಇರುದರಿಂದ ಎಲ್ಲ ಒಟ್ಟಾಗಿ ಆಚರಿಸು ಆಚರಿಸುತ್ತಾರೆ ಬಂದು ಬಳಗ ಎಲ್ಲ ಒಟ್ಟು ಕೂಡಿ ಆಚರಿಸುದರಿಂದ ತುಂಬ ಸಂತೋಷವೆ ಸಂತೋಷದ ಹಬ್ಬವಾಗಿರುತ್ತದೆ. ಆದ್~ ಆದ್ದರಿಂದ ದೀಪಾವಳಿ ಅಂದ್ರೆ ಎಲ್ಲರಿಗು ಖುಷಿ ಕೊಡುವ ಹಬ್ಬ. ಮತ್ತೆ ದೀಪಾವಳಿಯಂದು ಆನಂದ ಮನುಷ್ಯರಿಗೆ ಒಂದು ಆನಂದ ಎಲ್ಲ ಕಡೆಯಲ್ಲಿ ದೀಪವನ್ನು ಹಚ್ಚುದರಿಂದ. ಒಂದು ನೋಡುವುದೇ ಆನಂದ ಹ ಎಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಮನೆಯಲ್ಲಿ ಹ್ಮ್ ಅಂಗಡಿಗಳಲ್ಲಿ ಹ್ಮ್ ಎಲ್ಲ ದೀಪಗಳನ್ನ ಹಚ್ಚಿ ಅಲಂಕರಿಸುದರಿಂದ ಒಂದು ನೋಡುದೆ ಆನಂದ ಎಲ್ಲರಿಗು ಖುಷಿ ಖುಷಿ. ಕತ್ತಲು ಓಡಿಸುವ ಹಬ್ಬ ದೀಪಾವಳಿ ಅಂದು ಬಲಿಂದ್ರ ಪೂಜೆ ಅನ್ನು ಕೃಷಿಕರು ಹೊ ಗದ್ದೆಗಳಲ್ಲೆಲ್ಲಾ ದೀಪವನ್ನು ಇಟ್ಟು ಬಲಿಂದ್ರ ಪೂಜೆ ಮಾಡುತ್ತಾರೆ. ಅದಕ್ಕೆ ಅದು ಒಂದು ಪದ್ಯವನ್ನು ಕೂಡಾ ಹಾಡಿ ಅವನನ್ನು ಬಲಿಂದ್ರ ಪೂಜನನ್ನು ಹೊಗಲಿ ಅವನನ್ನು ಆ ದಿವಸ ಬರಮಾಡಿಕೊಳ್ಳುವ ದಿವಸ ದೀಪಾವಳಿ ಹಬ್ಬ. ಮತ್ತೆ ದೀಪಾವಳಿ ಹಬ್ಬ ಅಂದ್ರೆ ನಾವು ನೌಕರರಿಗೆಲ್ಲಾ ಒಂದು ಹೆಚ್ಚು ಸಂಬಳವನ್ನೆಲ್ಲಾ ಕೊಟ್ಟು ಅವರಿಗೆಸ ಒಂದು ಖುಷಿ ಕೊಡುತ್ತೇವೆ. ದೀಪಾವಳಿ ಹಬ್ಬದಂದು ಅದು ಎಲ್ಲ ರಾಜ್ಯದಲ್ಲಿ ಎಲ್ಲ ಇದ್ರಲ್ಲಿ ಎಲ್ಲ ದೀಪಾವಳಿ ಹಬ್ಬದಂದು ಒಂದು bonus ಅಂತ ಅಂದ್ರೆ ಹೆಚ್ಚು ಸಂಬಳ ಕೊಡುದು ಅವರಿಗೊಂದು ಖುಷಿ ಆಗ್ಲಿಕ್ಕೆ ಮತ್ತೆ ಹೊಸ ಬಟ್ಟೆ ಎಲ್ಲ ಕೊಟ್ಟು. ನೌಕರರಿಗೆಲ್ಲ ಕೊಟ್ಟು ಖುಷಿ ಪಡಿಸುತ್ತೇವೆ ಸಿಹಿ ತಿಂಡಿ ಕೊಡ್ತೇವೆ ಅವರಿಗೆ ಮತ್ತೇ ದೀಪಾವಳಿ ಅಂದ್ರೆ ಇದೂ ಎಲ್ಲ ರಾಜ್ಯ ಹೊರದೇಶ ಎಲ್ಲ ಎಲ್ಲಾ ಕಡೆಯಲೊಂದು ಆಚರಿಸುವ ಹಬ್ಬ.

Hai ಅನುಪಮಾ.

ನಾನ್ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಹಾ ನಾನ್ ಚನ್ನಾಗಿದ್ದೇನೆ, ಏನ್ ಮಾಡ್ತಾ ಇದ್ದೀರಾ?

ನಾನ್ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ.

ಅ ಸ್ವಲ್ಪ purchase ಸಿತ್ತು, ಅದಕ್ಕೆ ಉಡುಪಿಗೆ ಹೋಗುವ ಅಂತ ಹೋಗ್ತಾ ಇದ್ದೇನೆ.

Vehicle ಲಲ್ಲಿ ಹೋಗ್ತಾ ಇದೇನೆ. Vehicle ಲಲ್ಲಿ ಅಂದ್ರೆ ಬಸ್ಸಲ್ಲಿಯಾ? scooty ಯಲ್ಲಿಯಾ?

ಹಾ ಹಾಗೆ ಅಹ್ ಏನು ಒಬ್ರೇ ಹೋಗ್ತಾ ಇದ್ದೀರಿ friends ಯಾರೂ ಇರ್ಲಿಲ್ವಾ?

ಅಂದ್ರೆ urgent purchase ಮಾಡ್ಲಿಕ್ ಹೋಗ್ಲಿಕಿತ್ತು ಅಹ್ cousin ನಿದ್ದು marriage ಉಂಟು.

ಕ್ಕೆ ಮತ್ತೆ ಬೇರೆ time ಲ್ಲಿ ನಂಗೆ free ಸಿಗುದಿಲ್ಲ ಅದಿಕ್ಕೆ ಇವತ್ತು ಸ್ವಲ್ಪ ರಜೆ ಅದಿಕ್ಕೆ ನಾನು ಒಬ್ಳೇ ಹೋಗಿ ಬರುವಾ ಅಂತ ಹೊರಟದ್ದು. ಹೌದಾ ನಿನ್ನೆ ಹೇಳ್ತಿದ್ರೆ ನಾನ್~ ನಾನೂ ಕೂಡ ಬರ್ತಾ ಇದ್ದೆ. ಹೌದ್ ನೀವ್ busy ಇರ್ತಿರಲ್ಲ ಅದಿಕ್ಕೆ ಹಾಗೆ ಹಾ ಕೇಳಿಲ್ಲ ನಾನು.

ಅ ಏನು ಏನ್ ತಗೊಳ್ಬೇಕಂತ ಇದಿರಾ, cousin ನ ಮದ್ವೆಗೆ?

ಸೀರೆ ತಗೊ~ ತಗೊಳುವಂತ ಇದೆನೆ.

ಹೌದಾ ಎಲ್ಲಿಗೆ ಹೋಗ್ತೀರ saree ತೊಗೊಳ್ಳಿಕ್ಕೆ?

ಈಗಾ, ಎಲ್ಲರೂ ಗೀತಾಂಜಲಿಗ್ ಹೋಗುದಲ್ಲ ಅದಿಕ್ಕೆ ಒಂದು ನೋಡಿ ಬರುವ saree selection ಹೇಗೆ ಉಂಟಂತ, collection ಎಲ್ಲಾ ನೋಡಿ ಬರುವಂತಾ, ಅಲ್ಲಿ ಹೋಗುವಾ ಅಂತ ಇದ್ದೇನೆ.

ಹೌದಾ ಇದಕ್ಕಿಂತ ಮುಂಚಿತವಾಗಿ ನೀವು ಹೋಗಿದ್ದೀರಾ?

ಇಲ್ಲ ಇಲ್ಲ first time ಹೋಗ್ತಿರೋದು ನಾನ್ ಗೀತಾಂಜಲಿಗೆ. ಹಾ ನಾನು ಕೇಳ್ಪಟ್ಟಿ, ಅಲ್ಲಿ sarees collection ಎಲ್ಲಾ ಒಳ್ಳೆದುಂಟಾ ಅಂತ.

ಹೋಗಿ ಹ್ ಹೇಳಿ ಮತ್ತೆ ಹೇಗೆ ಉಂಟು sarees ಅಂತ next time ನಾನ್~ ನಾನೂ ಕೂಡ ಅಲ್ಲಿ purchase ಮಾಡ್ಲಿಕ್ಕೆ ಹೋಗ್ತೇನೆ. ಹಾ ಆಯ್ತು ಆಯ್ತು, ಬನ್ನಿ ಬನ್ನಿ, ಒಮ್ಮೆ ನಾನ್ಸ ಕರ್ಕೊಂಡ್ ಹೋಗ್ತೇನೆ ನಿಮ್ಮನ್ನು.

ಹಾ ಸರಿ ಮತ್ತೆ ಈ jewellery ಎಲ್ಲಿ ತಗೊಳ್ಬೇಕಂತ ಇದ್ದೀರಾ? Jewelry ಇಲ್ಲಾ, ಇದ್ದದ್ರಲ್ಲೇ adjust ಮಾಡ್ವಾ ಅಂತ, ಅದು cousin ದಲ್ಲ marriage , ಅವ್ರು ಅವ್ರಿಗೆ ಬೇಕಾದದ್ದು ತಗೊಳ್ತಾರೆ, ನಾವು ಇದ್ದಿದ್ರಲ್ಲೆ adjust ಮಾಡುವಾ ಅಂತ. ಹೋ ಹಾಗೆ ಅ ಮನೆಲೆಲ್ಲರೂ ಹೋಗ್ತರಾ?

ಒಂದ್ week ಉಂಡ್ ಒಂದ್ week ಉಂಟು marriage ಗೆ.